ಮತ್ತ್ ಇಲ್ಲಿ ಒಂದು ಜೆ_ಸಿ_ಪಿ ನಿಂತಿದೆ

ಇಲ್ಲಿ ಕೂರದಕ್ಕೆ ಛೇರ್ ವ್ಯವಸ್ಥೆ ಇದೆ.

ಮತ್ತಿಲ್ಲಿ ಮೇಲ್ಗಡೆ ಶೆಡ್ ಚೆನ್ನಾಗ್ ಮಾಡಿದ್ದಾರೆ ಮತ್ತು ನೀಟ್ನೆಸ್ ಇದೆ.

ಇದು ಒಂದು ಮೊಬೈಲ್ ಇನ್ ತರ ವೈರ್ಸ್ ಗಳನ್ನು ಚೆಕ್ ಮಾಡುವ ಒಂದು ಮಿಷನ್ ಇರುತ್ತದೆ.

ಹಾಗೂ ಇಲ್ಲಿ ಲೈಟ್ ಇದೆ ಚೆನ್ನಾಗಿದೆ.

ಎಲ್ಲಾ ರಾಡುಗಳನ್ನು ಇಲ್ಲಿ ಸಾಲಿನಲ್ಲಿ ಹೊಂಚಿದ್ದಾರೆ ಪೈಪ್ ಇದ್ದಾವೆ.

ಮತ್ತು ಇದುಕ್ಕೆ ಅಡ್ಡ ಗೋಡೆತರ ಕಟ್ಟಿದ್ದಾರೆ ನೀಟ್ನೆಸ್ ಆಗಿ ಚನಾಗ್ ಇದೆ.

ಮತ್ತ್ ಗೇಟ್ ಇದೆ ಬೈಕ್ ಗಳಿದ್ದಾವೆ ತೆಂಗಿನ ಮರಗಳಿದ್ದಾವೆ.